ಹೌದು, ನೆನೆಪು ನಂಗೆ ದಿನಾಲೂ ಆಗ್ತದೆ.

ನಿನ್ನನೊಂದು ನೆನಪ್ ಮಾಡಿಸೀ ಕೊಡದಿದ್ದ್ರೆ ಆಗ್ತದಾ? ಅಲಾ? ನಂಗೆ ಸ ನೆನಪಾಗ್ತದೆ. ಕೆಲ್ಸ ಉಂಟಲ್ಲಾ ಹಾಗೆ.

phone ಮಾಡ್ಲಿಕ್ಕೆ ಸಮಯ ಸಿಗುದಿಲ್ಲ.

ಹಾಗೆ, ಹಾಗೆ ಇವತ್ತು ರಜೆ ಅಲಾ?

ಮಳೆಯಲಿ ಕೂತ್ಕೋಳ್ತಿರುವಾಗ ನಿನ್ನನ್‌ ಎಣಿಸಿತು, ನಾವೆಲ್ಲ.

ಒಟ್ಟಿಗೆ school ಗೆ ಹೋಗುದಲ್ಲ, ಮಳೆಗೆಲ್ಲ.

ಹಾಗೆ, ಅದ್ ನೆನ್ಪಾಯ್ತು. ಹಾಗೆ ನಿಂಗೆಸ ನೆನಪುಂಟಾ ನೋಡುವಾಂತ? ಹೌದು ನಂಗೆ ಎಲ್ಲ ನೆನ್ಪುಂಟು.

ಒಂದು ದಿವಸ ನಾವಿಬ್ರು full ಚಂಡಿ ಆದದ್ದಲ್ಲ ನಿಂಗೆ ಅದು ನೆನಪಿಲ್ವಾ?

ಕೊಡೆಯೇ ತರ್ಲಿಲ್ಲ ನೋಡು? ಕೊಡೆಯಿಲ್ಲ , ಜೋರ್ ಮಳೆ.

ಇದ್ ನಮ್ದು bag ಅಲ್ಲಿರುವ books ಎಲ್ಲ ಒದ್ದೆ ಆದದ್ದು.

ಮನೆಗೆ ಬಂದು ಅಮ್ಮನ ಪೆಟ್ಟು ತಿಂದದ್ದು ಅದು ಚಳಿಗೆ, ಬಿಸಿ ಬಿಸೀ ಮಾಡಿ ಕೊಟ್ಟದ್ದ್ ಅಮ್ಮ. ಹೌದು ಮರುದಿವಸ ಶಾಲೆಗೇ ಚಕ್ಕರ್.

ಜ್ವರ ಮತ್ತೆ ಇಬ್ಬ್ರಿಗೆ, ಅದುಸ. ಹೌದು. ಅದೆಲ್ಲ ನೆನಪಾಗುವಾಗ ಎಷ್ಟು ಖುಷಿ ಆಗ್ತದಲ್ವಾ? ಹೌದು, ನಂಗೆ ಹಾಗೆ ಈವಾಗ ಮಳೆ ನೋಡಿ ನಿಂದು ನೆನ್ಪಾಯ್ತು.

ಮೊದ್ಲದ್ದು ದಿನ ಎಲ್ಲ ತುಂಬ ಚಂದ ಇತ್ತಲ್ಲ? ಹೌದು ಈವಾಗ, ನೀನ್ ಬೇರೆ, ನಾನ್ ಬೇರೆ. ಹೌದು, ಈಗ ಬೇಕಂತ ಹೇಳಿದ್ರೂ ಆತರ ಸಿಗುದಿಲ್ಲ.

ಈಗ ಎಲ್ಲ ಕಾ~ ಎಲ್ಲಾ time ಅಲ್ಲಿ ಮಳೆಯೇ ಅಲ್ಲ?

ಮತ್ತೆ ಮಳೆಗೆಂತಾದ್ರು ಬಿಸಿ ಬಿಸೀ ಮಾಡಿಕೊಂಡ್ ತಿಂದ್ಯಾ?

ಇಲ್ಲ, ಇನ್ನು ಮಾಡ್ಬೇಕಷ್ಟೆ.

ಏನಾದ್ರು ಬಿಸಿ ಬಿಸಿ ತಿನ್ಲಿಕ್ಕೆ ಖುಷಿಯಾಗ್ತದಲ್ಲ ಮಳೆ ಬರುವಾಗ? ಹೌದು ಬಜ್ಜಿ ಬಜ್ಜಿ ಮಾಡಿ ತಿನ್ಬೇಕು.

ಹ, ಮಾಡ್ತಿಯಾ ಅಡಿಗೆ ಎಲ್ಲಾ?

ಹೌದಾ? ಬರುವ ಬರುವ, ಒಂದು ಸಲ ಆಯ್ತಾ? ನಿಮ್ಮ ಮನೆಗೆ. ಇವತ್ತೆ ಬಾ, ಮಳೆಸ ಬರ್ತುಂಟ್‌ ಅಲಾ? ನಿಂಗೆ.

ಇವತ್ತಾಗ್ಲಿಕ್ಕಿಲ್ಲ. ಮಳೆ ಬರುವಾಗ ಹೊರಗೆ ಬರ್ಲಿಕ್ಕೆನೆ ಮನಸ್ಸಾಗುದಿಲ್ಲ. ಹೌದು, ನಂಗೆಸ ಮಳೆ ಬರುವಾಗ ಸ್ವಲ್ಪ ಉದಾಸೀನ ಆಗುದು. ಹೌದ್. ನಾವ್ ಚಿಕ್ಕೋವ್ರಿರುವಾಗಾದ್ರೆ ಮಳೆಲ್ಲಿ ಎಷ್ಟು ಬೇಕಾದ್ರು ಕುಣಿತಿದ್ವಿ, ಆದ್ರೆ ಈಗ ಮಳೆಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಹೌದು, ಆವಗಂದ್ರೆ, ಅದೂ ಮಳೆಗೆ ಒದ್ದೆಯಾಗುದುಸ ಖುಷಿಯೇ, ಅಮ್ಮನ್ ಹತ್ರ.

ಎಷ್ಟು ದೂರ ಸ್ಕೂಲಿಗೆ ನಡ್ಕೊಂಡ್ ಹೋಗ್ಲಿಕ್ಕಿತ್ತು. ಮತ್ತೇ? ಅದ್ರಲ್ಲಿಸ ಜೋರ್ ಮಳೆ ಬಂದಾಗ ಎರಡು ದಿನ ರಜೆ ಅಲ್ಲಾ ನಮ್ಗೆ school ಗೆ?

ಹೌದು ಅದೆಲ್ಲ ಈಗಿನ ಮಕ್ಕಳಿಗೆಲ್ಲ ಸಿಗ್ಲಿಕ್ಕಿಲ್ಲ ಅದೆಲ್ಲ. ಈಗ ಎಲ್ಲಿ? ಈಗ ಮಳೆ ಬಂದ್ರೆಸ ಮಕ್ಳ್ ಹೋಗುದೆಂತ school van ಅಲ್ಲಿ ಅಲಾ? ಹೌದು van, auto ಅದೆ ಆಯ್ತು.

ಹೌದು, ಗದ್ದೇ ಅದ್ರಲ್ಲೆಲ್ಲ ದಾಟ್ಕೊಂಡ್ ಹೋಗುದಲ್ಲ ಮೊದ್ಲು?

ಹಾಗೆ ಈವಾಗ ಎಲ್ಲ ಇಲ್ಲ. ಈವಾಗ ಎಂತ, ಬರ್ತದೆ ಮನೆ ಹತ್ರ ಗಾಡಿ ಬರ್ತದೆ, ಹತ್ತಿದ್ರಾ.

ಹೌದು, ಅಮ್ಮಂದಿರೆಲ್ಲ bag ಹಿಡ್ಕೊಂಡ್ ಬರ್ತಾರೆ. ಹೌದು, ನಮ್ಗೆ ಆ ಬಾರದ bag ಹಿಡ್ಕೊಂಡು.

ಕೊಡೆ ಬೇರೆ ಒಂದು ಕೈಯಲ್ಲಿ. ಒಂದು ಕೈಯಲ್ಲಿ ಕೊಡೆ. ಅದುಸ ಕೊಡೆ ಎಂತ, ಇವಗೆಲ್ಲ ಸಣ್ಣ ಸಣ್ಣ ಕೊಡೆ ಬರ್ತದೆ, ಆವಾಗದ್ದು ಕೊಡೆ ಎಷ್ಟು ಉದ್ದ?

ಹೌದು, ಆ ಕೊಡೆ ಹಿಡ್ಕೊಂಡು, ಒದ್ದೆಆಗ್ಕೊಂಡು.

ಆವಾಗದ ಜೀವನ ಅಂದ್ರೆ, ಈವಾಗ ಎಣಿಸುವಾಗ ನಗ್ಲಿಕ್ಕೆಸ ಆಗ್ತದೆ.

ನಮ್ಮದೇನ್ ಏನ್ ಇಲ್ಲ ಮಾರೈತಿ. ನಿಮ್ಮದೆಲ್ಲಾ.

ಊರಿಗೇ ಇನ್ನು ಬರ್ಬೇಕು, ನೋಡ್ಬೇಕು, ಯಾವಗಾಂತ?

ಮದ್ವೀ ಅಂದ್ರ ಎಲ್ಲಾರ್ಗು ಒಂದ್‌ ಬೇಜಾರ ಇರ್ತೀತ್ತಪ್ಪಾ, ಎಷ್ಟ ಇಷ್ಟ ಜಲ್ದಿಯಾಗಿ ನಾವ್‌ ಮದವಿ ಆಗಿ ಹೋಗ್ಬೇಕಂತ ಅಂತ ನಮಗೂ ಒಂಥರಾ ಬೆಜ್ಜಾರ್ ತರಾ ಇರತಿತ್ತಪ್ಪಾ, but ಆದ್ರೇ ಎನ್‌ ಮಾಡ್ಬೇಕ ಮನಿದ ಏನರ ಅಂತ ಸುಮ್ಮಿರಂಗಿಲ್ಲಾ. ಮನ್ಯಾಗಿನ್ನವರ್ ಸುಮ್ಮನಿದ್ರ ಅಂತೂ ಹೊರಗಿನವರಂತು ಸುಮ್ಮಿರಂಗಿಲ್ಲಾ, ಯಾಕಪ್ಪಾ. ಇನ್ನು ಇಷ್ಟ ಜಲ್ದಿ ಮದುವಿ ಆಗಿಲ್ಲಾ ಈಕಿ, ಯಾಕಪ್ಪಾ ಇಷ್ಟ ಜಲ್ದಿ ಮದ್ವಿ ಆಗಿಲ್ಲವಾ ಅನ್ನುವಂತಾ ವಿಚಾರನ್ನ ಹೇಳ್ತಾರ ಮನ್ಯಾಗಿನ್ವರ್‌, ಮದುವೆ ಅಂತ್ರು ಸುಮ್ಮನ ಅಂತ ಏನಲ್ಲಾ ಹುಡುಗುರ್ದು ಹುಡುಗಿ ಹುಡಕಬೇಕ, ಹುಡುಗಿಗೆ ಹುಡುಗಾ ಹುಡುಕಬೇಕ, ಅದರೊಳಗಂತು ಶಾಸ್ತ್ರಾ ಅಂತೂ ಜಾಸ್ತಿ ಇರ್ತಾವ ನಮ್ಮಕಡೆ ಅಂತೂ ಪದ್ಧತಿ. ಪ್ರಕಾರ ಅಂತೂ ನಾವ್‌ ನಡಸ್ಕೊಳ್ಹೋಗಬೇಕ, ಹುಡುಗಿ ನೋಡಾಕ ಹೋದಾಗಂತೂ ಅಕಿ ಅಂತೂ ಮಸ್ತಾಗಿರ್ಬೇಕ ಅನ್ನುವಂಥಾದ್‌ ನಮ್ ಕಡೆ ಅಂತೂ ಭಾಳ ಛಂದ್ ಇರ್ತೇತಿ, ಯಾಕಂದ್ರ ಹುಡಗಿ ಸಲ್ಪ ಗಿಡ್ಡಗೂ ಇರಬಾರದು ಒಂದೀಟ್ ಬೆಳ್ಳಗಿರಬೇಕ್, ಕರ್ರಗ್‌ ಇರಬಾರದ್‌, ಆಕಿ ಹಂಗರ್ಬಾರ್ದ, ಹಿಂಗಿರ್ಬಾರ್ದ ಅನ್ನುವಂಥಾದ ನಮ್ಮಕಡೆ ಅಂತೂ ಭಾಳ. ಪದ್ಧತಿಯಿಂದ ನೋಡ್ತಾರ್, ಯಾಕಂದ್ರ ಮುಂಜ ಹಳೆಕಾಲಿಂತನ ನಾವ ಅದನ್ನ್‌ ಮಾಡಕೊಂತ ಬಂದಿವಿ, ಅವಾಗಿನ್‌ ಮುದುಕಿನೊರಂತೂ ಸಿಕ್ಕಾಪಟ್ಟೆ ತಿದ್ದಿ ತೀಡಿ ನೋಡುವಂಥಾದ್‌ ಪದ್ಧತಿ ಅಂತ ಐತೇ ಐತಿ ನಮ್ಮಕಡೆ ಅಂತೂ, ಹುಡಗಿ ಸಿಕ್ಕಾತ್ರಪ್ಪ ಇನ್ನೇನ್‌ ಎಲ್ಲಾಕಡೆ. ಒಪ್ಗೆ ಐತಿ ಅಂದಾಗ ಚಾಲು ಆಕ್ಕಾವ್‌ ನೋಡ್ರಿ ಈಗ, ಒಂದೊಂದ್‌ ಒಂದೊಂದ್‌ ಶಾಸ್ತ್ರ ಅಂತ ಅಂದ. ಯಾಕಂದ್ರ ಹುಡುಗಿ ಅಂತೂ ನೋಡಿದ್ವಿ. ನಮಗೆಲ್ಲಾ ಅಂತೂ fix ಆತ್ ಆಗ್ಬಿಡ್ತ ಎಲ್ಲಾನು. ಈಗ ಏನ್‌ ಮಾಡ್ಬೇಕ ನಾವು ಶಾಸ್ತ್ರ ಮಾಡ್ಬೇಕ್. ಹುಡುಗಿನ್ನ fix ಮಾಡ್ಯಾದ್ವಾ ಈಕಿ ನಮ್ ಹುಡುಗಿ ಅಂತ ನಾವು ಹೋಗಿ ಅಕಿಗ ಹಣ್ಣ್ ಇಟ್ಟ್ ಬರಬೇಕ. ಹಣ್ಣ್ ಇಟ್ಟ್ ಬಂದಮೇಲೆ ಇಗ ಮತ್ತ ಇಳೆ ಮಾಡ್ಕೊಬೇಕ್, ಇಳೆ ಮಾಡ್ಕೊಬೇಕಂದ್ರುನು ಇಕೆ ನಮ್ ಹುಡುಗಿ ನಮಗ್‌ ಈಕಿ ಛಲೋ ಅದಾಳ್ರೀಪ್ಪಾ ನಾವು ಇಕಿನ್ನ ನಮ್ಮ ಮನಿ ಸೊಸಿ ಮಾಡ್ಕೊಂಮತೀವಿ ಅಂತಂದ, ನಾವ್‌ ಉಣ್ಣಾಕ ಹೋಗಬೇಕ, ಅವ್ರ ನಮ್ಮನೀಗ ಉಣ್ಣಾಕ ಬರತಾರ, ಆಮೇಲ್‌ ನಾವ್‌ ಇಳೆ ಮಾಡ್ಕೊಬೇಕ್, ಇಳೆಕ್ಕ ಏನೇನಬೇಕ ಸಾಮಾನ ಎಲ್ಲಾನು ತಗೋಬೇಕ. ನಾವ್‌ ಹುಡುಗಿಗ ಸೀರೆ ತಗೋಬೇಕ್, ಹುಡುಗುನ್ ಕಡೆಯವರ್‌ dress ತಗೋಬೇಕ್, ಎಲ್ಲಾ ತರಾತರೀತಿಯಲ್ಲಿ ತಗೋಬೇಕ ನಾವ್‌, ಆದಾತಪ್ಪಾ engagement ಮುಗೀತ ಅನ್ನೋ ಅಷ್ಟರಾಗ ಮತ್ತ ಮದವಿ fix ಮಾಡ್ಬೇಕ ನಾವ್., ಮದವಿ lang:Foreign fix ಮಾಡ್ಬೇಕಂದ್ರ ಏನ್‌ ಸುಮ್ಮನೆ ಏನ್‌ ಅದ್‌ fix ಮಾಡುವಂತವಾಗಂತೂ ಅವ್ರ ಇವ್ರ ಕಡೆ ಬರಬೇಕ, ಇವ್ರ ಅವ್ರ ಕಡೆ. ಬರಬೇಕ, ಹುಡುಗುನ್ನ ಕಡೆಯವ್ರ ಹಡುಗಿನ್ನಕಡೆ ಇಬ್ರೂ ಸೇರಿ ಏನ್ ಮಾಡ್ಕೊ ಬೇಕ್, date fix ಮಾಡ್ಬೇಕ್, date fix ಮಾಡ್ಯಾರಪ್ಪಾ ಅನ್ನೋಷ್ಟರಾಗ ಏನ್‌ ಮಾಡ್ಬೇಕ್ ಜವಳಿ ಹಾಕಸ್ಬೇಕ, ಜವಳಿ ಹಾಕ್ಸುವಾಗ ಹುಡ್ಗಿ ಛಲ್ಲೋ ಸೀರಿ ತಗೋಬೇಕ್, ಹುಡುಗುರು ಆ ನಮಗ್‌ ಇಸ್ಟ್ rate ನ್ ಸೀರಿ ಬೇಕರ್ರೀ, ಇವ್ರ್ ಇಸ್ಟ್ . Rate ಇಂದ ಅ dress ಬೇಕರೀಪ್ಪಾ ಅಂತ ಇವ್ರ ಅಂತಾರ, ಆತ್ಪಾ ನಿಮ್ ಒಪ್ಪಿಗೆ ಬಂದಂತಾ dress ಕೋಡ್ಸಿದ್ರಪ್ಪಾ, ಆದಾದಮೇಲೆ ಏನ್‌ ಮಾಡ್ತಾರ ಈಗ್‌ ಮತ್ ಚಾಲುವಾಕ್ಕೇತಿ ನಮಗ ಚಾ ಶಾಸ್ತ್ರಗಳು, ಶಾಸ್ತ್ರಗುಳು ಅಂದಾಗೂ ಏನಾಕ್ಕೇತಿ ಮತ್ತೆ ನಮಗಿಲ್ಲೇ ಬಳಿ ಉಡಸೋ ಕಾರ್ಯಕ್ರಮಾ ಇರ್ತೇತಿ, ಚಪ್ಪರ. ಪೂಜೆ ಇರ್ತೇತಿ, ಹಳದಿ ಶಾಸ್ತ್ರ ಇರ್ತೇತಿ, ಚಪ್ಪರ ಪೂಜೆ ಒಳಗ್‌ ಏನ್‌ ಮಾಡ್ತಾರಪ್ಪಾ ಅಂದ್ರ ಹುಡುಗಿಗೆ ಛಂದಂಗ್‌ ready ಮಾಡಿಸಿ, ಮನಿಮುಂದ ಚಂದಂಥಾ ಚಪ್ಪರಾ ಹಾಕಿಸಿ, ಪೂಜೆ ಗೀಜೆ ಮಾಡಿಸಿ, ಮನ್ಯಾಗಿನ್ನ ಮಂದಿ ಎಲ್ಲಾ ಖುಷಿಲಿಂದ್‌ ಒಂದ ಪೂಜೆ ಮಾಡಿಸಿ, ಅರಾಮಾಗಿ ಅದು ಖುಷಿಲಿಂದ ಕುಣಿದಾಡತಾರಪ್ಪಾ, ಇನ್ನೇನಪ್ಪಾ ಬಳಿ ಕಾರ್ಯಕ್ರಮ ಅಂತಾ ಹುಡಗಿ ಕಡೆನವ್ರೀಗೆ ಮಸ್ತ್‌ dress ಛಂದಂಗೆ ready ಆಗಿ, ಮಾಡಿಸಿ ಅಕಿಗ್ ಕೈ ತುಂಬಾ bangles ಹಾಕಿ ಓನ್ಯಾಗಿನವ್ರಗೆಲ್ಲಾ ಹೇಳಬಂದ ಅಕ್ಕಾರ ನಮ್ ಮನ್ಯಾಗ ಹಿಂಗ್‌ ಮದ್ವಿ ಐತ್ರಿ ಬರ್ರೀ ನೀವು ನಮ್ಮನೀಗೆ. ಬಳಿ ಶಾಸ್ತ್ರ ಐತಿ, ಬಳಿ ಉಟ್ಕೊಂಡ ಹೋಗ್ಬರ್ರೀ ಅಕ್ಕಾ ಅಂತಂದ ನಮ್ಮ ಕರೆಯುವಂಥಾ ಪದ್ಧತಿ ಇತ್ತಪಾ ನಮ್ಮಕಡೆ ಅಂತೂ, ನಾವೆಲ್ಲಾ ಕರಿದ್‌ ಬರ್ತೇವಿ, ಅವ್ರು ಬಂದ್ ಬಂದ್ ಬಂದ್ ಬಂದ್ ಹಾಕಿಸಕೊಂಡ್ ಹೋಗ್ತಾರಾ. ಆಶೀರ್ವಾದ ಮಾಡಿ ಹೋಗ್ತಾರ, ಆಮೇಲೆ ಹುಡುಗಾ ಹುಡುಗಿ ಹೋಗಿ hall ನ್ಯಾಗ ಹೋಗ್ತಾರಪ್ಪಾ, ಹುಡ್ಗಿ ಹುಡುಗಿ ಕಡೆಯವ್ರ ಬರ್ತಾರ ಹುಡುಗುರ್ ಕಡೆಯವ್ರು ಬರ್ತಾರ. Hall ಗ್ ಹೋಗ್ತಾರ, hall ನ್ಯಾಗ ಬಂದ್‌ ಅವ್ರಕಡೆ ಅರಷಣ ಶಾಸ್ತ್ರ ಚಾಲು ಮಾಡಿ ಹಳದಿ ಚಾಲು ಮಾಡ್ತೀವಿ, ಯಾಕಂದ್ರ ನಾವ್ ಪೂರಾ ಶಾಸ್ತ್ರಾನ complete ಮಾಡ್ಬೇಕ ನಮ್‌~ ನಮ್ಮ ಕಡೆ ಅಂತೂ ಭಾಳ ಶಾಸ್ತ್ರಕಂತೂ ಭಾಳ value ಕೊಡ್ತಾರಪ್ಪಾ, ನಾವಂತು ಶಾಸ್ತ್ರ ಮಾಡಬೇಕ್ ಇಲ್ಲೆ ನಾವ್‌ ಇಗಾ. ಆತ್ಬಿಡಪ್ಪಾ ಅರಶಣ ಶಾಸ್ತ್ರ ಅಂತೂ , ಬೆಳಗ್ಗೆ ಮತ್ತ್ ಸುರಗಿ ಚಾಲುವಾಕ್ಕೇತಿ, ಹುಡುಗಿಗ ಕುಂದ್ರಿಸಿ, ಹುಡುಗನ್ನ್‌ ಕುಂದಿರಸಿ, ನಾವ್‌ ಸುರಗಿ ಎಬ್ಬಸ್‌ ಬೇಕ, ಹುಡುಗುನ್ನ ಕಡೆಯವ್ರ್ನ ಒಂದಿಷ್ಟ ಅಪ್ಪಾ, ಅಮ್ಮಾ, ಚಿಕ್ಕಪ್ಪಾ, ಚಿಕ್ಕಪ್ಪಾ ಆ ಚಿಕ್ಕಮ್ಮಾ ಅವ್ರತೆಲ್ಲಾರ್ನು ಕುಂದಿರಸಿ, ಸುರಗಿ ಎಳಿತಾರ, ಹುಡಗಿನ್ನ ಕಡೆಯವ್ರು ಅಪ್ಪಾ, ಅಮ್ಮಾ, ಅವ್ರನೆಲ್ಲಾ. ಕುಂದರಿಸಿ, ಸುರಗಿ ನೀರ ಎಳಿತಾರ, ಸುರಗಿ ಆದ್ಮೇಲೆ ಮತ್ತ್‌ ಅಕ್ಷತೆ ಬಿಳ್ತಾವ ನಮ್ಮಕಡೆ, ಅಕ್ಷತೆ ಬಿದ್ದಾಗ ಏನಾಕ್ಕೇತಿ ಒಂದ್ ರೀತಿಯಿಂದ ಅವ್ರೀಗೆಲ್ಲಾ ಭಾಳ ದುಃಖ ಇರ್ತೇತಿ ನಮ್ಮಕಡೆ, ಯಾಕಂದ್ರ ಮನಿ ಮಗಳ ಹೊಂಟಾಳಲ್ಲೆ. ಬ್ಯಾರೆಯವ್ರ ಮನೀಗೆ ದಃಖ ಇದ್ದೇ ಇರ್ತೇತಿ ನಮ್ಗ, ಏನ್‌ ಮಾಡ್ಬೇಕ ಮಗಳಂದ್ ಮೇಲೆ. ಹೋಗಬೇಕಲ್ಲಾ ಕೊಟ್ಟಮನಿಗ ಹ ಹಂಗಾಗಿ ನಾವ್‌ ಸ್ವಲ್ಪ ದುಃಖಲಿಂತ್‌, ಅಕಿನ್‌ ಪ್ರೀತಿಲಿಂದ್‌ ಗಂಡನಮನಿಗ ಕಳಿಸಿ ಕೊಡುವಂತಾ ವ್ಯವಸ್ಥೆ ಮಾಡ್ತೀವಿ, ಅಂದ್ರ ಒಮ್ಮೆಗೆ ಕಳಿಸಕೊಡೆಂಗಿಲ್ಲಾ ಅಕಿಗ್‌ ಪ್ರೀತಿಲಿಂದ್‌ ನೋಡೆನೆ ಕಳಸ್ಕೊಡ್ತೇವಿ. ಆಮೇಲೆ ಬೆಳಗಿನ ಅಕ್ಷತೆ ಆದ ಮೇಲೆ ಮತ್ತ reception ಮಾಡಕೊಂತೀವ್ರಿ. ಮಸ್ತ್ ready ಯಾಗಿ photo ಗೀಟೋ ಎಲ್ಲಾ ಹೊಡ್ಕೊಂತ ಅವ್ರೆಲ್ಲಾ ಮಸ್ತ್‌ ಇರ್ತಾರಾ. ಆಮೇಲೆ ಎಲ್ಲಾ ಮುಗಿತ್ ಮನಿಗ್‌ ಬರ್ತೇತಿ. ಮನ್ಯಾಗಿನ್ ಶಾಸ್ತ್ರ ಗೀಸ್ರ ಎಲ್ಲಾ ಮತ್ತೆ ಚಾಲು ಆಗ್ತೈತಿ , ಆ ನೀರ್ ಕಾರ್ಯಕ್ರಮ ಅಂತೆ ಈ ನೀರ್ ಕಾರ್ಯಕ್ರಮ ಅಂತೆ ಗಂಡಿನಕಡೆ ಒಂದನಾಕ್ ನೀರ್‌ ಕಾರ್ಯಕ್ರಮ ಅಂತೆ , ಹೆಣ್ಣಿನಕಡೆ ಒಂದನಾಕ್ ನೀರ್‌. ಕಾರ್ಯಕ್ರಮಾ ಅಂತೆ, ಅವನ್ನೆಲ್ಲಾ ಮಾಡಿಸಿ ಆದಮೇಲೆ ದೇವ್ರೀಗೆ ಹೋಗುವಂತಾದ್‌ ಪದ್ಧತಿ ಒಂದ್‌ ಐತ್‌ ನಮ್ಮಕಡೆ. ದೇವ್ರೀಗ್‌ ಹೋಗ್ಬೇಕ್ ನಾವ್‌ ದೇವ್ರಕಡೆ ಹೋಗಿ ಕಂಕಣ ಕಟ್ಟತಾರಂತ್‌ ಅದೇನ್ನೆನ ಹೋಗಿ ಉಚ್ಚಕೊಂಡ್ ದೇವ್ರ ಆಶಿರ್ವಾದ ಮಾಡ್ಕೊಂಡ್‌ ಮತ್ತ್‌ ಮನೀಗ್ ಬರಬೇಕಂತ ನಾವು. ಮನೀಗ್ ಬಂದಾದ್ಮೇಲೆ. ಆ ಉಡಗೀಗೆ ಉಡಕ್ಕಿ ಹಾಕಿ, ಕಳಸ್ತಾರಂತಪಾ ಅವ್ರಕಡೆ ಅಕಿ ಒಂದಸಾರಿ ಅವ್ರ ಮನೀಗ್‌ ಹೋಗಿ ವಾಪಸ್ಸ ಬರಬೇಕಂದ್ರ ಗಂಡನ ಮನೀಗೆ, ಗಂಡನ ಮನಿಯಿಂದ ಮತ್ತ ತವ್ರಮನೀಗ ಒಮ್ಮೆ ಹೋಗಬೇಕಂತ ಹೋಗಿ ಬಂದಾದ್ಮೇಲೆ ಅಕಿಗೆ ಒಮ್ಮೆಕ್ಲೆ ಮನೀಗ್‌ ಕಳಸ್ತಾರಂತೆ, ಎಷ್ಟ ಛಂದಲ್ರೀ ನಮ್ಮಕಡೆ, ಉತ್ತರ ಕರ್ನಾಟಕ ಮಂದಿಕಡೆ. ಮದ್ವಿ ಅಂದ್ರ, ಎಲ್ಲಾಕಡೆ ಒಂದೊಂದ್ ಥರಾ ಪದ್ಧತಿ ಅದಾವ, ನಮ್ ಪದ್ಧತಿನ ನಮಗ್ ಭಾಳ ಇಷ್ಟಾ ಆಗ್ತೇತಪ್ಪಾ ಏನ್‌ ಆಗ್ಲಿ ನಮ್ಮಕಡೆ ಎಲ್ಲಾ ಪದ್ಧತಿ ಮಾಡ್ಕೊಂಡ್, ಎಲ್ಲಾ ಮಾಡ್ಕೊಂಡ್, ಎಷ್ಟ ಛಂದ್‌ ಅನಸ್ತೇತ್ರಿ ಅದ್‌ ಕುಂತ್ ನೋಡುವಾಗಂತಂದು ಕಣ್ಣಾಗ್‌ ನೀರ್‌ ತುಂಬಿರ್ತಾವ್ರೀ ಸಂತೋಷದ್‌, ಅದ ಎಸ್ಟ್ ಛಂದ ಆಗೇತಲ್ಲಾ. ಕುಣಿದು ಎಲ್ಲಾ ಶಾಸ್ತ್ರ ಮಾಡಿ ಅವ್ರ್ ಇವ್ರ್ ಎಲ್ಲಾ ಬಂದ್‌ ಎಲ್ಲಾ ನಮಗ್‌ ಆಶೀರ್ವಾದ ಮಾಡಿ ಹೊಗ್ತಾರಲ್ಲಾ, ಇಸ್ಟ್ ಖುಷಿ ಅಂದ್ರ ಅಷ್ಟ್ ಖುಷಿ ನೋಡ್ರಿಪ್ಪಾ.

ಹ ಮಿಥುನ್ ಮಿಥುನ್ ಹೇಗಿದ್ದೀರಾ? ಹ ನಾನ್ .

ನಿಮ್ಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಮನೆಲೆಲ್ಲಾ ಹೇಗಿದ್ದಾರೆ? ಹಾ ಎಲ್ಲಾ ಸೌಖ್ಯ ನಿಮ್ಮ ಮನೇಲಿ ಹೇಗಿದ್ದಾರೆ ಎಲ್ಲ?

ಹೌದಾ ಹೇಗಾಯ್ತು ದೀಪಾವಳಿ ಹಬ್ಬ ಸಡಗರ? ದೀಪಾವಳಿ ಹಬ್ಬ ಸಡಗರ ಇವತ್ತು ಬೆಳಿಗ್ಗೆ ಸ್ನಾನ ಮಾಡುದು ನೀರುತುಂಬುವುದು .

ಹಾ ಎಲ್ಲಾ ಆಯ್ತು ಹೊಸ dress ಹೊಸ ಬಟ್ಟೆ ತಗೊಂಡಿದ್ದೇವೆ.

ಹ ನಮಿಗು ಅದ್ದೇ ಆಗಿದೆ ನಮ್ದು ಸಾ. ಮತ್ತೆ special ಇದ್ ಏನ್ ವಿಶೇಷ ಬೇರೆ

ಹಬ್ಬಕ್ಕೆಂತ ಇನ್ನೂ ಈಗ ಮನೆಲ್ಲೆಲರು ಊಟದ ತಯಾರಿಯಲ್ಲಿ ಇದ್ದಾರೆ ಎಲ್ಲರೂ.

ಹ ಹಾ ಇನ್ನು ಸಂಜೆಗೆ ಸ್ವಲ್ಪ ಸಿಡಿಮದ್ದು ಪಟಾಕಿಯೆಲ್ಲಾ ತರ್ಬೇಕಂತ ಇದ್ದೇವೆ.

ಹ್ಮ್ ನಾವು ಮೊನ್ನೆನೇ ತಂದಿಟ್ಟಿದ್ದೇವೆ ಈಗ rush ಇರ್ತದಲ್ಲಾ. ಅದೇ ಅದೇ ಅದೇ ಎಲ್ಲ ಮೊದಲೇ ಎಲ್ಲಾ ಎಲ್ಲಾ ತಯಾರ್ ಮಾಡಿಟ್ಟಿದ್ದೀರಿ ಹಾಗಾದ್ರೆ. ಹೌದೌದು ತಯಾರ್ ಮಾಡಿಟ್ಟಿದ್ದೇವೆ . ಹೌದೌದ್ . ಹ್ಮ್ ಮತ್ತೆ ಇದು ದೀಪಾವಳಿಗೆ ರಾತ್ರಿಗೆ ಎಂತ ಸಿಹಿ ಎಂತ ಮಾಡ್ತಾರೆ ಮನೆಯಲ್ಲಿ? ಹಾ ಎಂಥನ ಗೊತ್ತಿಲ್ಲಾ ಅವಲಕ್ಕಿ ಎಲ್ಲಾ ಉಂಟಂತ ಹೇಳ್ತಿದ್ರು ಅಮ್ಮಾ ಹಾ ಈಗ ಕೇಳಿ ನೋಡ್ಬೇಕಷ್ಟೆ. ಮತ್ತೇ ನಿಮ್ಗೆ ಗದ್ದೆ ಪೂಜೆಲ್ಲಾ ಮಾಡುದಿಲ್ವಾ? ಇಲ್ಲ ಇಲ್ಲ ನಮಿಗೆ ಇಲ್ಲಾ ಹಾಗೆ. ಹೌದಾ ಬಲಿಂದ್ರ ಎಲ್ಲಾ ಕರಿಯುದಿಲ್ವಾ?

ಹೌದಾ ಅದೇ ಅದೇ ಗದ್ದೆ ಪೂಜೆ ಮಾಡುದು. ಹಾ ಅದೇ ಅದೇ ನಾವು ಬಲಿಂದ್ರ ಕರಿಯುದು ಅಂಥೇಳಿ ನಮ್ಗೆ ಗೊತ್ತು.

ಹಾ ಮತ್ತೆ ನಿಮ್ಮ ಗೆಳೆಯರೆಲ್ಲ ಬರ್ತಾರಾ ಮನೆಗೆ ಹಬ್ಬಕ್ಕೆ? ಹಾ ಗೆಳೆಯರು ಸಂಜೆಯಾಗ್ವಗ ಬರ್ತಾರೆ ಎಲ್ಲ ಪಟಾಕಿ ಸಿಡಿಸ್ಲಿಕ್ ಉಂಟಲ್ಲಾ ಆ ಹೊತ್ತಿಗಾಗುವಾಗ ಎಲ್ಲ ಇಲ್ಲಿರ್ತಾರೆ .

ಹಾ ಮತ್ತೇ ಹಬ್ಬದ ಮರುದಿವಸ ಎಂತ ಕೋಳಿ ಎಲ್ಲಾ ಮಾಡ್ತಾರಾ? ಇಲ್ಲ ಇಲ್ಲಪ್ಪ ನಾವು ಸಸ್ಯಾಹಾರಿಗಳು.

ಹಾ ಹೌದೌದು ನಿಮಿಗೆ ಉಂಟಾ ಹಾಗೆ? ನಮ್ಗೆ ಉಂಟು ಮರುದಿವಸ ಇಡ್ಲಿ ಕೋಳಿ ಎಲ್ಲಾ ಮಾಡ್ತಾರೆ.